ಇದು ರೀಡಿಂಗ್ ರೂಮ್ ಐತಿ ಮುಂದ್ಗಡೆ ಸರಸ್ವತಿದೊಂದ್ ಮೂರ್ತಿ ಐತಿ ಎಲ್ಲ ರಾಕ್ಸ್ ಗೆಲ್ಲಾ ಬುಕ್ಸ್ ಗಳ್ ಇಟ್ಟಂಗ್ ಅದಾರ.

ಮ್ಯಾಗ್ಯೆಲ್ಲ ದೇವ್ರ ಫೋಟೋ ಹಾಕ್ಯಾರ ಅರ್ಜುನ ರಥ ಓಡ್ಸೋ ಒಂದ್ ಫೋಟೋ ಐತಿ ಇಲ್ಲಿ ಇಲ್ಲೆಲ್ಲಾರು ಓದಕ್ ಬರ್ತಾರಾ ಶಾಂತಿ ಇರತ್ತ ಇಲ್ಲಿ ರೀಡಿಂಗ್ ರೂಮ್ನಾ ಗ ನೀವು ಬಂದ್ ಒದ್ಬೋದು.

ಇದು ಯಾವ್ದೋ ಒಂದು ಯಾವುದೋ ಆಫೀಸ್ ಇದ್ದಂಗ್ ಐತಿ ಎಲ್ಲ ನೀಲಿ ನೀಲಿ ಕಲರ್ ಬಣ್ಣ ಹೊಡೆದರೆ ಕಂಪಾರ್ಟ್ಮೆಂಟ್ಗಳಿಗೆ ಗಾಡಿ ಎಲ್ಲಾ ಬಿಳಿ ಕಲರ್ ಐತಿ ಎಲ್ಲ ಫ್ಯಾನ್ಗಳು ಜಾಸ್ತಿ ಹಾಕಿಯಾರೆ ಲೈಟ್ಗಳು ಅದಾವ ಈ ರೂಮಲ್ಲಿ ಕರೆ ಡೋರ್ ಐತಿ.

ಕೆಂಪು ಕಲರ್ ಆಕರ್ಷಕ ಅಣಕು ತಿದ್ದಿ ಎಲ್ಲ ಕಡೆದಾಗ ರಾಜಿ ಮುಳ್ಳು ಎಲ್ಲ ಬೆಳೆದವ. ಒಂದು ಯಾಕೆ ಹಾಲಿನ್ ಗಿಡ ಐತಿ ಅಷ್ಟೇ.

ಇದು ಒಂದು ನದಿಯ ದಡ ಇದ್ದಂಗ್ ಐತಿ ನದಿ ದಡಕ್ಕ ರೋಡ್ ಐತಿ ಸಿಮೆ-ಸಿಮೆಂಟಿಂದ ರೋಡ್ ಹಾಕ್ಸ್ಯಾರ.

ನೀರ್ ಹರಿಯಾಕ್ಕೂತ್ತೈತಿ ಇಲ್ಲೇ ಮುಂದ್ಗಡೆನೆ ಒಂದ್ ಗಿಡ ಐ--

ಇಲ್ಲಿ ಎಲ್ಲ ಬಜಾಜ್ ಮಿಕ್ಸಿ ಬಟರ್ ಫ್ಲೈ ಮಿಕ್ಸಿ ಎಲ್ಲ ಇಟ್ಟಾರ್ರ ಮುಂದ್ಗಡೆ ಆಕಡೆ ಹಿಂದ್ಗಡೆ ಎಲ್ಲ ಟೀ ಮಾಡಕ್ಕೆ ಪಾತ್ರೆಗಳನ್ನೆಲ್ಲಾ ನೇತುಹಾಕ್ಯಾರ.

ಏನೇನ್ ತೊಂದರೇಗಳದಾವ್ ಅದನ್ನ್ ಕೇಳ್ಕಳಕ್ಕ್ ಹೋಗ್ತಾರ್ ಬ್ಯಾಂಕಿನ್ ಬಗ್ಗೇ ಎಲ್ಲಾ ಎ_ಸಿ ಐತಿ ಇಲ್ಲಿ.

ಇದು ಮತ್ತೆ ಚಾಕ್ಲೆಟ್ ಕಲರ್ ಆಕಡೆ ಈಕಡೆ ಪಾರ್ಕ್ ತರ ಇದೆ ಸ್ವಲ್ಪ ಸಣ್ಣದು ಗಿಡಗಳು ಅಚ್ಚಹಸಿರಾಗಿದಾವೆ.

ಕೆಳಗಡೆ ಒಂದೆರಡ್ ಪಾರಿವಾಳ ತರ ಮೂರ್ತಿಗಳಾದವ ಒಂದ್ ಹದ್ದ್ ಒಂದ್ ಕಟಗಿ ಮ್ಯಾಗ್ ನಿಂತಂತಾ ಹದ್ನಾ ಫೋಟೋನೂ ಐ --

ಈ ಕಡೆ ಹಂಗೆ ನೀರು ಬರಂಗ್ ಕಾರಂಜಿ ಥರ ಮಾಡ್ಯಾರು ಒಂದ್ ಎಲ್ಲ ಕಾರುಗಳ್ ಎಲ್ಲ ನಿಂತವ್ ಸೈಡಿಗ್ ಪಾರ್ಕಿಂಗ್ ಲಾಟ್ ನಾಗ ಮುಂದೆಲ್ಲ ಹಸುರ್ ಕಲರ್ ಹುಲ್ಲ್ ಐತ್--

ಇದೆಲ್ಲಾ ಬೋರ್ಡ್ ಗ್ರೀನ್ ಕಲರ ದಾಗ ಬರೆದಾರ ಒಂದು ಶಟರ್ ಥರ ಒಂದ್ ಗೇಟ್ ಐತೆ ಇದಕ್ಕ. ಒಳಗಡೆ ಬಿಲ್ಡಿಂಗ್ ಐತಿ ಒಳಗಡೆ ಎಲ್ಲಾ ಅಷ್ಟೇನೂ ಖಾಸ್ ಇಲ್ಲ.

ಇದು ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ದಂ ದಂ ದಾನ್ ದಂಡಾಧಿಕಾರಿಗಳ ಕಾರ್ಯಾಲಯ ಇದು ಧಾರವಾಡ ಜಿಲ್ಲೆಯದಾಗೈತಿ.

ಇಲ್ಲಿ ಒಂದು ಏರೋಪ್ಲೇನ್ ನಿನ್ ಮಾಡಲ್ ಥರ ಹಾಕಿದ್ದಾರೆ ಜೆಟ್ ಪ್ಲೇನ್ ಥರ. ಎಕ್ಸ್ ಟೂ ಫೈವ್ ಥ್ರೀ ತ್ರೀ ಒನ್ ಅಂತಂದ ಆ ಏರೋಪ್ಲೇನಿನ್ ನಂಬರ್ ಇದೆ.

ಇದನ್ನು ಬಯಾಲಜಿ ಲ್ಯಾಬು ಅಥವಾ ಡಾಕ್ಟರ್ ಸಂಬಂಧ ಒಟ್ಟ್ ಎಂ.ಬಿ.ಬಿ.ಎಸ್. ಓದೋರ್ ಸಂಬಂಧ ಮಾಡಿದಂತ ಲ್ಯಾಬ್ ಇದು. ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ರೀಪ್ರೊಡ್ಯೂಕ್ಟಿವ್ ಸಿಸ್ಟಮ್ ಇದ್ರಾದೆಲ್ಲ ಒಂದು ಚಾರ್ಟ್ ಥರ ಮಾಡ್ ಹಾಕಿದಾರೆ ಇಲ್ಲಿ.